ಇದೊಂತರ ಕೆಟ್ ಕೆಟ್ಟದಾಗಿ ಒಂತರ ರುಚಿ ಇರ್ತದೆ ಅಹ್ತು ರುಚಿ ಇರಲ್ಲ ಪೈ ಹೇಳೋದಕ್ಕೆ ಮಾತ್ರ ಫೈವ್ ಸ್ಟಾರ್ ಹೋಟೆಲ್ ಅಂತ ಒಂದು ಇದಿರ್ತದೆ.

ಜೆಎಸ್ಎಸ್ ಕಾಲೇಜು ಸ್ಕೂಲಿದ ಇದು. ಇಸ್ಕೂಲ್ . ಬಿಕಾಂ ಡ ಇದರಲ್ಲಿ ಮೋಸ ಅಂತೇ ಇದು. ನಮ್ಮಂತ ಮಕ್ಕಳನ್ನ ಇಂತ ಕಾಲೇಜ ಅಲ್ಲಿ ಓಡಿಸಕ್ಕಾಗಲ್ಲ ಇದೆಲ್ಲ ಡೊನೇಶನ್ ಏನಿದ್ರೂ ಮೂವತ್ತು ಸಾವಿರ ನಲವತ್ತು ಸಾವಿರ ಅಂತ ಕಟ್ಟಾ ಅಂತೇ ಇದು.

ಇದು ಸರ್ಕಲ್ ಇದು ಸರ್ಕಲೇ ಇರಬೇಕಾದ್ರೆ ಏನ್ ಮಾಡ್ತಾರೆ ಇಲ್ಲಿ ಬೆಳೆಗ್ಗೆ ಸಾಯಂಕಾಲ ಎಲ್ಲ ಆರಾಮಾಗಿ ಕೂತು ಕೊಂಡು ಎಂಜಾಯ್ ಮಾಡ್ತಾರೆ.

ಅದ್ರಿಂದ ಏನಪ್ಪಾ ಅಂದ್ರೆ ಇಲ್ಲಿ ಭಯಂಕರ ಓ ಸುಮಾರು ದಿವಸಗಳಿಂದ ಇದೆ ಸುಮಾರು ವರ್ಷಗಳಿಂದನು ಇದೆ.